ಒಂದು ಸಲೂನ್ ಶಾಪ್ ಆಗಿದೆ ಒಂದು ಕಟಿಂಗ್ ಅಂಗಡಿ ಆಗಿದೆ ಕಟಿಂಗ್ ಅಂಗಡಿಯಲ್ಲಿ ಚಲೋ ಚಲೊತರಹದ ಕಟಿಂಗ್ ಮಾಡ್ತಾರಾ.

ಅಲ್ಲಿ ಮಕ್ಕಳು ಮತ್ತು ವೃದ್ದರಿಗೆ ವಾಕಿಂಗ್ ಮಾಡೋಕ್ಕೆ ಮಕ್ಕಳಿಗೆ ಆಟ ಆಡಿಸೋಕ್ಕೆ --

ಎಲ್ಲ ಜನರು ಮತ್ತು ಎಲ್ಲತರದ ಜನರಿಗು ಇಲ್ಲಿ ಚೆಲೋತರಹದ ಬಟ್ಟೆ ಸಿಗುವಹಾಗೆ ಮಾಡ್ತದ್ದೆ.

ಕಾಟ್ಟ್ಸಿರ್ತರ ಆಣೆಕಟ್ಟ ಅಂತರ ಇದಕ್ಕ ಇದರಿಂದ ಬಹಳ ಜನ ಬದುಕತ್ತಾರ.

ಇದು ನಮ್ಮ ಸೆಂಟರಲ್ ಗವರ್ನಮೆಂಟ್ ನೇ ಹಾಕ್ಸಿರೋದು ಪೋಸ್ಟ್ --

ಇಲ್ಲಿ ಶಿಕ್ಷಣ ದೊರಿತೈತಿ ಮತ್ತ ಅಲ್ಲಿ ನೀಲಕಂಠೇಶ್ವರ ದೇವಾಲಯನು ಐತಿ. ದೇವರ ಅಶೀರ್ವಾದದಿಂದನ ಅಲ್ಲಿ --

ಇಲ್ಲಿ ಎಲ್ಲ ಥರದ ದಿನಬಳಕೆ ಆತ ಸಣ್ ಹುಡುಗ್ರೀಗೆ ತಿನ್ನೋದಾತು ದೊಡ್ಡೋರಿಗ್ ತಿನ್ನೋದಾತು--

ಇದು ಒಂದು ಮನ ರೋಮಾಂಚನವಾದ ದೃಶ್ಯ ಇರ್ತೈತಿ ಆ ಟೈಮ್ ನಾಗ ಏನ್ ಬೇಕಾರು ಮಾಡ್ಬೋದ.

ಅಲ್ಲಿ ಶಾಂತಿಯುತವಾಗಿ ಎಲ್ಲ ಕೂತ್ಕೊಂಡು ಊಟ ಮಾಡಕ್ಕ ಫ್ಯಾಮಿಲಿ ಕರ್ಕೊಂಡು ಹೋಗಿ ಊಟ ಮಾಡೋ ಅಂಥದ್ದು ಸೌಲಭ್ಯ ಇರ್ತೈತಿ.

ಇದು ಒಂದು ಕಾಯ್ಪಲ್ಲೆ ಬೆ ಚೌಳಿಕಾಯಿ.

ಟೆಲಿವಿಶನ್ ಅವೆಲ್ಲ ಸಿಕ್ತಾವು ಅಲ್ಲಿ ಬ್ಯಾಂಕನು ಭಾಳಿ ಅತ್ಯುತ್ತಮವಾಗೈತಿ.

ನಮಗ ಭಾಳ ಚಲೋತ್ನ್ಯಾಗ ಇರ್ತಾರ ಅವ್ರು ನಂಜೊತಿ ‌.